ಈ ಮದುವೆ ಮಾಡೋದು ಕಷ್ಟ ಅದ್ ಬಂಗಾರ ತಗೋಳೋದು ಕಷ್ಟ ಈಗ ಪೊಸಿಷನ್ ಹೆಂಗ್ ಐತ್ ಅಂದ್ರೆ ಅಹ್ ಶೋ ಇರೋ ರೋಲ್ಡ್ ಗೋಲ್ಡ್ ಹಾಕ್ಕುಬೇಕು ಮದುವೆ ಮಾಡಬೇಕು ನೋಡೋಕು ಬಹಳ ಚಂದ ಕಾಣಿಸುತ್ತದೆ ಆಮೇಲೆ ಮುಗಿತು ಅಷ್ಟೇ ಇನ್ನೇನು.

ಸಣ್ಣವರಿದ್ದಾಗೆ ಕೂಲಿ ಕೆ ಒಂದು ಯಾವದೇ ನಮ್ ಒಹ್ ಮನೆ ಬುನಾದಿ ತಗಿಬೇಕು ಅಂದ್ರೆ ಲೇದರ್ ಬೆಲ್ಟ್ ತಂದಿದ್ದು ಅಷ್ಟು ಅಚ್ಚುಕಟ್ಟಾಗಿ ಕ್ವೀನ್ ಆಗಿ ಇಡ್ತಾಕಂತದ್ದು ಈಗ ಅವ್ರ್ ಜೆ.ಸಿ.ಬಿ ಬಂದಾಗ್ಲಿಂದ ಏನಾಗಿದೆ ಅಂದ್ರೆ --

ಚಿಕ್ಕವನಿದ್ದಾಗೆ ಅಪ್ಪ ಅಮ್ಮ ನ್ ಕರ್ಕೊಂಡ್ ಹೋಗಿ--

ಇದು ಗರಿನು ಕೆಲ್ಸಕ್ಕೆ ಬರ್ತದೆ ಅದು ಕಾಯಿನು ಏಳ್ನೀರು ಹಾಕ್ ಕುಡಿಬೇಕು ಆಮೇಲೆ ಅವು ಕಾಯಿ ಒಣಗಿದ್ ಮೇಲೆ ಒಣಗಿಸಿ ಎಣ್ಣೆ ಆದ್ರೆ ಬಹಳ ಮಂದಿ ಎಣ್ಣೆ ಹಾಕ್ಸೋದ್ ಗೊತ್ತೇ ಇಲ್ಲಾ ಆದ್ರೆ ನಾವು ನಮ್ ಮೆನೇಲಿ--

ಚಾಪೆ ಹಾಸಿದ್ರೂ ಕಂಬಳ ಹಾಸಿದ್ರೂ ತಾಳಿ ಕಟ್ಟಿದ್ರೂ ಅಲ್ಲೇ ಕೆಳಗಡೆ ಕೂತು --

ನಾವು ದುರ್ಗಮ್ಮ ಗುಡಿ ನೋಡಿದ್ದೇವಮ್ಮ ಸುಮಾರು ಒಂದು ಅರವತ್ತು ವರ್ಷ ಅದಕ್ಕಿಂತ ಮೊದಲೇ ಹೆಂಗ ಇತ್ತಾ ಗೊತ್ತಿಲ್ಲ ಚಿಕ್ಕದಿತ್ತು--